ಯಾಕಂದ್ರೆ ಮೋಡಗಳ ಈದ ಮಂಜು ಎಲ್ಲಾ ಕಾಣಕತೈತಿಲ್ಲಿ ಆಆ ಸೋ ಅದಕ್ಕೆ ಎಷ್ಟು ಚನ್ನಾಗಿ ಕಾಣಕತೈತಿ ನಮ್ಗ ಆಆ ಬಿಳಿ ಮೋಡಗಳ್ ಬಂದಾದ ಬೆಟ್ಟ ಗುಡ್ಡಕ್ ತಬ್ ಕೊಂಡಂಗ್ ಆನ್ಸಕತೈತಿ.

ಮ್ಯಾಗ್ಗಿ ಅಹ್ ಪಾಕೆಟ್ಸ್ ಎಲ್ಲಾ ಇಟ್ಟಿದ್ದಾರೆ. ಆಮೇಲೆ ಇಲ್ಲೇನೋ ಕಾಣ್ ಸಕತೈತಿ ನಮಗ ಜಾಮೂನ್ ಪಾಕೆಟ್ ಬಿಸ್ಕೆಟ್ಸ್ ಇವೆಲ್ಲಾ ಇಟ್ಟಿದ್ದರ. ಒಳ್ಳೆ ರೇಟ್ ಎಲ್ಲಾ ಎಷ್ಟು ಚನ್ನಾಗಿ ಅಲ್ಲಿ ಅಂಟಿಸಿದ್ದರ್ ಅಹ್ ಅದರ ತಕ್ಕಂಗನ್ ಅಂಟಿಸಿದ್ದರ್. ಅಹ್ ಎಲ್ಲಾ ಜನಗಳು ಇಲ್ಲಿ ಬಂದು ಶಾಪ್ ಮಾಡಬಹುದು.

ಅಹ್ ಎಕ್ಸಾಮ್ ಅನ ಅನ್ನಸ್ತಿದ ಇಲ್ಲಿ ಡ್ರಾಯಿಂಗ್ ತಗಿಯಾಕತ್ತಾರೆ ಎಲ್ಲಾ ಹುಡುಗುರು ಅವ್ರು ನೋಡಕೋಳಕ ಅವ್ರ್ ಟೀಚರ್ ಇಲ್ಲಿ ಇದಾರ ಸ್ವಲ್ಪ್ ಹುಡುಗುರಾ ಮ್ ಡ್ರಾಯಿಂಗ್ ಮಾಡಕತ್ತರ ಸ್ವಲ್ಪ ಹುಡುಗುರ ಹಿಂದೆಲ್ಲಾ ಆಟಡಕತ್ತಾರ ಅ ಒಂತರ ಚಲೋ ಅನ್ಸತಿ.

ಆಮೇಲೆ ನೃತ್ಯ ಗಾರತಿಯರದು ಚಿತ್ರ ಬಿಡಿಸಿದ್ದರ್ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ ಕತ್ತತಿ ಅಹ್ ಬಾಳ್ ಚಂದ ಐತಿಹಾಸಿಕ ಸ್ಥಳ ಅಹ್ ತರನೇ ಕಾಣ್ ಕತ್ತತಿ ಇದ್.

ಒಂದು ಬಿಲ್ಡಿಂಗ್ ಐತಿ ಅಹ್ ಒಂದ್ ಗುಡಿ ಎಷ್ಟ ಚನ್ನಾಗಿ ಕಾಣಬೊದ್ಲ ಅಷ್ಟ ಚಂದ ಕಾಣ್ ಕತ್ತತಿ ಮೇಲೆ ಅಹ್ ಆಕಾಶನು ಎಷ್ಟು ಚಂದ್ ಕಾಣಕತೈತಿ ಅದರ್ ಜೊತೆಗ.

ಅಹ್ ಬಲೂನ್ ಇಂದ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲಾ ಡೆಕೋರೇಟ ಮಾಡಿದ್ದರ್. ಅಹ್ ಎಷ್ಟ ಚಂದ್ ಕಾಣ್ ಕತ್ತತಿ ಈದ್ ಎಲ್ಲಾ ಹುಡುಗೀರು ಬೇರೆ ಬೇರೆ ಕಲರ್ ಅಹ್ ಹೊಸ ಬಟ್ಟೆ ಹಾಕೊಂಡರ್. ಅಹ್ ಚಂದ್ ಮಾಡಕತ್ತರ್ ಡಾನ್ಸ್ .

ಅಹ್ ಎಷ್ಟು ಚಂದ ಅಟ್ಟ್ರಾಕ್ಟಿವ್ ಕಾಣ್ ಕತ್ತತಿ ಅಹ್ ದೂರಿಂದ ವ್ಯೂ ಬಾಳ್ ಚಂದ್ ಅನ್ನಸಕತೈತಿ ಅಹ್ ಎಲ್ಲಾ ಹುಡುಗ್ರು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಅಲ್ಲೆಲ್ಲಾ ಅಹ್ ಎದ್ದ್ ಕಾಣ್ ಕತ್ತರ್.